ಹಾ ಮಕ್ಳಿಗೆ ತುಂಬಾ ಖುಷಿ ಮಕ್ಕಳೆಲ್ಲಾ ಅಲ್ಲಿ ಮಕ್ಕಳಿಗೆ actually ಇರುದು ಶಾಲೆಯಿಂದ ಎಲ್ಲ ಸುಮಾರು ಪ್ರವಾಸ ಬರ್ತಾರೆ. ಹೌದಾ ಹ್ಮ್‌ ಯಾವುದೆಲ್ಲ ಪ್ರಾಣಿಗಳೆಲ್ಲ ಎಲ್ಲ ಎಲ್ಲಾ ಇರುತ್ತೆ.

ಅಲ್ಲಿ special ಅಂತಾ ಅಂದ್ರೆ ಚಿಪಾಂಜಿ ಮತ್ತೆ ಸಿಂಹ, ಹುಲಿ ಚಿರತೆ ಎಲ್ಲಾ ಇರ್ತದೆ. ಹೌದಾ ಹ್ಮ್‌ ಅದಕ್ಕೆ ಕರ್ಕೊಂಡು ಹೋಗ್ಬೇಕು. ಅದೇ ಯಾವ್ದ್ರಲ್ಲಿ ಹೋಗೋಣ ನಾವು? ಹ್ಮ್‌.

Car ಅಲ್ಲಿ ಹ ಅದೆ ಎಲ್ರೂ ಹೋಗಿ ಎಲ್ಲ ನೋಡ್ಕೊಂಡು ಬರೋನಾ ಅದೆ. ಮತ್ತೆ ಅದೇ ಮತ್ತೆ ಹಾವು ಎಲ್ಲ ಇರ್ತದೆ. ಹೌದಾ ಹಾವೆಲ್ಲ ಇರುತ್ತಾ? . ಮಕ್ಳಿಗೆ ಹೆದ್ರಿಕೆ ಆದ್ರೆ ಅಲ್ಲಿ ಹಾವು ಇರುವ side ಹೋಗದಿದ್ರೆ ಆಯ್ತು. ಹೌದು ದೂರದಲ್ಲಿ ಹೀಗೆ ತೋರಿಸ್ಬಹುದಲ್ಲ? ಹಾ ಹೊಂಡದಲ್ಲಿ ಇರುದು ಹಾವೆಲ್ಲ ಹೊಂಡದಲ್ಲಿ ಹಾಕಿಕೊಂಡಿರ್ತದೆ. ಹೌದಾ ಯಲ್ಲೆಲ್ಲ ಇರುತ್ತಾ? ಹ ಹಕ್ಕಿಗಳೆಲ್ಲ ಇರ್ತದೆ ಅದೆಲ್ಲ ನಮ್ಗೆ ಕಾಣುದಿಲ್ಲ ಅಲ್ಲ. ಹಾ ಹೌದಾ ಅದೇ. ಮತ್ತೆ ಒಂದು ಕಾಲು ಉದ್ದ ಒಂದು ಹಕ್ಕಿ ಎಲ್ಲ ಉಂಟಲ್ಲ ಅದೆಲ್ಲ ಇರ್ತದೆ ಗೊತ್ತಿಲ್ಲ. ಉಷ್ಟ್ರ ಪಕ್ಷಿ ಅಂತ ಹೇಳ್ತಾರೆ ಅದಕ್ಕೆ. ಹೌದು ಹೌದು . ಹುಂ ಅದೆಲ್ಲ ಖುಷಿ ಆಗಬಹುದು ಇವರಿಗೆ ಮಕ್ಕಳಿಗೆಲ್ಲ ಅದನ್ನು ನೋಡಿದ್ರೆ ಒಂದ ದಿನಾ ಹೋಗೋನಾ ಎಲ್ರೂ ಸರಿ next ಬರುವಾರ ಹೋಗಿ . ವಿದೇಶದಿಂದ ಒಂದು ಚಿಂತವ ಯಾವುದೋ ಒಂದು ತಗೊಂಡು ಬಂದಿದ್ದಾರಲ್ಲ. ಹೌದಾ ಹೊ ಅದನ್ನು ನೋಡ್ಬಹುದಲ್ಲಾ?

ಮತ್ತೆ ಈಗ ಬೇರೆ ಬೇರೆ ಯಾವುದೆಲ್ಲಾ ಈಗ ಹೊಸತು ಬಂದಿದೆ ಇಲ್ಲಾ ಗೊತ್ತಿಲ್ಲಾ ಸಮಯ ಆಯ್ತು.

ಹಾಗಾದ್ರೆ ಒಂದ್ ಒಳ್ಳೆ tour ಇದಾಗುತ್ತೆ ಮಕ್ಕಳಿಗೆ ಪ್ರವಾಸ ಆಗುತ್ತೆ ಅಲ್ಲಿ ಕರ್ಕೊಂಡ್ ಹೋದ್ರೆ. ಈಗ ಮಕ್ಕಳಿಗೆ ಒಳ್ಳೇದು ಮಕ್ಕಳಿಗೆ ತುಂಬಾ ಖುಷಿ ಆಗ್ತದೆ . ಖುಷಿ ಆಗುತ್ತೆ ಹು ಅದೆ ಅದೆ ಅಲ್ಲಿ ಎಲ್ಲಾ ಊಟ ಎಲ್ಲಾ ಅಲ್ಲಿ ಸಿಗುತ್ತಾ ಅಲಾ ನಾವ್ ಮಾಡ್ಕೊಬರ್ಬೇಕಾ ಬೇಡ ಅಲ್ಲ? ಇದೆ . ಹಾ ಹತ್ರಾ hotel ಇರುತ್ತಲಾ.

Okay ಹಾಗಾದ್ರೆ ನಾವ್ ಹೋಗೋನಾ ಅಲ್ಲಿ ಒಂದು ಪ್ರಾಣಿಸಂಗ್ರಹಾಲಯ ನೋಡಿದಾಗ ಹಾಗೆ ಆಗುತ್ತೆ ಮಕ್ಕಳಿಗೆಲ್ಲಾ ನೋಡೊನಾ ಅಮ್ಮಾ ಅಪ್ಪಾ ಬಂದ್ರೆ ಅವರನ್ನು ಕರ್ಕೋಂಡು ಬರ್ತೀನಿ ಎಲ್ಲ . ಎಲ್ರು ಬಂದ್ರೆ ಒಳ್ಳೇದು. ಅದೆ ಎಲ್ರೂ ಒಟ್ಟಿಗೆ ಬಂದ್ರೆ ಒಳ್ಳೇದು ಅಲ್ಲ. ಒಂದು ಹೊರಗಡೆ ಹೋದಾಗೆ ಆಗ್ತದೆ. ಅದೆ ಅದೆ ಹಾಗೇನೇ ಮಾಡೋಣ ಹು ಸರಿ ನಿಂಗೆ ಏನು ಓದ್ಲಿಕ್ಕೆಲ್ಲ ಇದ್ರೆ ಎಲ್ಲಾ ಓದಿ ಎಲ್ಲಾ ಮುಗಿಸಿ ಇಡು ಅಲ್ಲಾ exam ಏನಾದ್ರು ಇದ್ರೆ ನಾವು. exam ಎಂತಸ ಇಲ್ಲ exam ಇಲ್ಲಾ ಈಗ. ಇವಾಗ ಇಲ್ಲ ಅಲ್ಲ ಹೌದಾ ಸರಿ ಹಾಗಾದ್ರೆ ಎಲ್ಲರು ಹೋಗೋಣ? ಒಂದು.

ಪ್ರಾಣಿಸಂಗ್ರಹಾಲಯ ನೋಡಿ ಹ್ಮ್‌ ಹುಂ ಸರಿ ಹಾಗಾದರೆ ಇನ್ನೊಂದ್ ಸಲಾ ಮಾಡ್ಲಾ ನಿಂಗೆ call ಹೋಗೋ ಮೊದ್ಲು ಒಂದ್ಸಲ ಮಾಡ್ತೀನಿ .

ಹ ಸರಿ ಈಗ ಇಡ್ಲಾ Bye .

Hai ಕರಿಷ್ಮಾ, ಹೇಗಿದ್ದಿಯಾ? ಹಾ ನಾನ್ ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೇನಾ, ಏನ್ phone ಮಾಡಿದ್ದು?

ನಾನಾ, ಅಂದ್ರೆ ನಂದು ಅಣ್ಣಂದು ಮಗು ಇದೆಯಲ್ಲ ಅದನ್ನ school ಗೆ ಸೇರಿಸ್ .

ಹಾಗೆ ನೀವ್ ಹೇಳ್ತಾ ಇದ್ರಲ್ಲ, ಅಂತ ಹೇಳಿ, ಅದಕ್ಕೆ one time ಕೇಳುವಾ ಅಂತ ಹೇಳಿ call ಮಾಡಿದ್ದು.

ನನ್ ಇಬ್ರು ಮಕ್ಕಳು ಕುಡಾ ಅದಮಾರಿಗೆ ಹೋಗುದಾ, ಒಳ್ಳೆದುಂಟು school , ಶಾಲೆ ಒಳ್ಳೆದುಂಟದು ಅದು.

ಹಾ ಹಾ, ಅಂದ್ರೆ ಅಲ್ಲಿ ಹೇಗಿದೆ fees ಎಲ್ಲ? ಹಾ, fees ಎಲ್ಲಾ ಕಡಿಮೆ ಉಂಟಾ ಹನ್ನೆರಡು ಸಾವಿರ, ಅದು ನಿನ್ಗೆ ಒಮ್ಮೆಲೇ ಕಟ್ಲಿಕ್ಕಾಗಿಲಾದ್ರೆ ನಿಂಗೆ ಆರು ತಿಂಗಳಿಗೊಮ್ಮೆ ಕಟ್ಬೋದು ಸ್ವಲ್ಪ ಸ್ವಲ್ಪನೆ ಅಂತ.

ಹಾ ಹಾಗೆ ಹೌದು ಒಳ್ಳೆದುಂಟು.

ಹಾ ಸಮವಸ್ತ್ರ ಎಲ್ಲ ಅಲ್ಲೇ ಕೊಡ್ತಾರೆ.

ನಿಂಗೆ extra ಹಣ ಅ ಕಟ್ಬೇಕಾಗ್ತದೆ. ಹಾ ಅದಕ್ಕೆ ಬೇರೆ ಹಣ ಕೊಡಬೇಕಲ್ಲಾ? ಹಾ ಹೌದು, ಬೇರೆ ಕೊಡ್ಬೇಕ್ಕಾಗ್ತದೆ. ಮತ್ತೆ ಇದು ಪಠ್ಯಪುಸ್ತಕ ಎಲ್ಲಾ ಅವರೇ . ಪಠ್ಯಪುಸ್ತಕ ಕೂಡಾ ಕೊಡ್ತಾರೆ, ಅದು ಕೂಡಾ ಹಾಗೇ, ನಾವು ಬೇರೇನೆ ಕೊಡ್ಬೇಕು ಹಣ. ಹಾ ಹಾಗೆ ಬೇರೆ ಅದಕ್ಕೆ?

ಹಾ ಹಾ ಹೌದು ಎಲ್ಲ ಒಳ್ಳೆದಿದ್ದಾರೆ, ಮತ್ತೆ ಇದು ನಮ್ಗೆ ನಾವ್ ಎಂತಾದ್ರೂ ಕೇಳಿಕ್ಕಿದ್ರೆ ಅವರು correct ಹೇಳ್ತಾರೆ phone ಮಾಡಿ, ಈಗ ಮಕ್ಕಳಿಗೆ ಹುಷಾರಿಲ್ಲಾದ್ರೆ phone ಮಾಡಿ ಹೇಳ್ತಾರೆ ಈಗ ಬಂದು ಕರ್ಕೊಂಡೋಗಿ ಮತ್ತೆ ಒಳ್ಳೆ ಇದು ಉಂಟು ಹಾ.

ನೀವು ಬನ್ನಿ ಒಮ್ಮೆ, ಅಲ್ಲಿ ಒಳ್ಳೆದಿದ್ದಾರೆ. ಹೌದು, ಅದೇ ಅದೇ ಬರ್ಬೇಕು, one time ನಿಮ್ಮ್ ಹತ್ರ ಎಲ್ಲ ಕೇಳಿ ಮತ್ತೆ ಬರುವ ಅಂತ.

ಹಾ, ಬಿಸಿ ಊಟ ಎಲ್ಲ ಹೌದ್ ಸಿಗ್ತದಲ್ಲಿ,

ಹಾ ಸಣ್ಣ ಮಕ್ಳಿಗೆ ಹತ್ತು ರುಪಾಯ್, ದೊಡ್ಡ ಮಕ್ಕಳಿಗೆ ಹದಿನೈದ್ ರುಪಾಯ್ ಹಾಗೆಲ್ಲ ಅದೆಲ್ಲ ಹೇಳ್ತರೆ, ನೀವ್ ಒಮ್ಮೆ ಬಂದ್ರೆ ಅವರೆಲ್ಲಾ ಹೇಳ್ತಾರೆ ಸರಿಯಾಗಿ.

ಹಾ ಅದೊಂದು ಕೆಲಸಕ್ಕೆ ಹೋಗ್~ ಹೋಗುವವರಿಗೆಲ್ಲಾ ಒಳ್ಳೇದಲ್ಲಾ ಇದು ಬಿಸಿ ಊಟ ಇದ್ರೆ.

ಹ್ಮ್, ಮತ್ತೆ ಇದು play ground ಎಲ್ಲ ಆಟ ಆಡ್ಲಿಕೆ?

ಆಡ್ಲಿಕ್ಕೆಸ ಮಕ್ಕಳಿಗೆ ಒಳ್ಳೆದುಂಟು, ಜಾರ್ಬಂಡಿ ಸಣ್ಣ ಮಕ್ಳಿಗಾದ್ರೆ ಜಾರ್ಬಂಡಿಗಳೆಲ್ಲ ಬೇರೆನೇ ಒಂದು ಇದು ಉಂಟು.

ಮತ್ತೆ ಹಾ ಮೈದಾನ ಎಲ್ಲ ದೊಡ್ದೊಡ್ಡದಿದೆ.

ಮತ್ತೆ ಅಲ್ಲಿದೆಲ್ಲಾ ಮಕ್ಕಳೆಲ್ಲಾ national level ಗೆಲ್ಲ ಹೋಗಿದಾರೆ ಕೊಕ್ಕೋ.

Volley ball, throw ball ಹೌದು, ಮತ್ತೆ ಅವರೊಂದು PT master ಎಲ್ಲ ಒಳ್ಳೆದಿದ್ದಾರೆ.

ಓಹ್ ಹೌದಾ? ಒಳ್ಳೆದಾಯ್ತು .

ಮತ್ತೆ ಏನಂದ್ರೆ ಇದು ಎಸ್ಟ್ನೇ class ತನಕ ಉಂಟು ಅಲ್ಲಿ? ಅದು LKG ಇಂದ start ಆದದ್ದು, PUC ತನಕ ಇದೆ. degree ಮಾಡ್ತಾ ಇದ್ದರೆ.

ಹಾ ಅದು ಒಂದು LKG ಆದ್ರೆ PUC ತನಕ ಮಂ ತಲೆಬಿಸಿ ಇರಲ್ಲ, ಅಲ್ಲೇ ಇರ್ತಾರೆ ಮಕ್ಕಳು.

ಹಾಗೇನೇ ಇಲ್ಲೇ ಇದ್ಲು ಪಡುಬಿದ್ರಿಯಲ್ಲಿ, ಮತ್ತೆ ನಾನು ಅದು ಅಲ್ಲಿಂದ ತೆಗ್ದು ಇಲ್ಲಿಂದ ಹಾಕಿದು.

ಹಾ ಅದು ನಮ್ಗೆ ಇದ್ರೆ ಅಲ್ಲೆ ಇದ್ರೆ ಒಳ್ಳೆದಾಗ್ತದೆ ನಮ್ಗೆಸ, ಅಂದ್ರೆ ಗೊತ್ತಿರ್ತದಲ್ಲ ಮಕ್ಳಿಗೆ.

ಹೌದು. ಈಗ PUC ಯಲ್ಲಿಸಾ ಹಾಗೆ, ಈಗ tenth ನವ್ರು ಇಲ್ಲೆಲ್ಲಾ ಮಕ್ಕಳು ಹೋದ್ರು ಕೂಡಾ ಬರೋದು ಅಲ್ಲಿಗೆ ಅದಮಾರಿಗೆ, ಸ್ವಲ್ಪ ಒಳಗೆ ಅಂತ ಒಳಗಾದ್ರು ಪರ್ವಾಗಿಲ್ಲ ಒಳ್ಳೆದುಂಟಲ್ಲ.

ಮತ್ತೆ ನಮ್ದು ಉಡುಪಿ ಮಠದವರದು ಶಾಲೆ ಅದು.

Culture ಎಲ್ಲ ಒಳ್ಳೇದುಂಟು ಮಕ್ಕಳಿಗೆಲ್ಲ ಸಂಸ್ಕೃತ ಶ್ಲೋ~ ಶ್ಲೋಕ ಎಲ್ಲ ಇದೆ.

ಇದೆಲ್ಲ ಬಾಯಿ ಪಾಠ ಬರ್ತದ LKG ಮಕ್ಕಳೆಲ್ಲ ಎಷ್ಟು ಚಂದ ಹೇಳ್ತಾರೆ, ನಮ್ಗೆಸಾ ಬರುದಿಲ್ಲ ಅದೆಲ್ಲ ಶ್ಲೋಕ.

ಕೊಂಡೋಗ್ಲಿಕ್ಕಿಲ್ಲ veg ಜ್ಜೇ ಕೊಂಡೋಗ್ಲಿಕ್ಕೆ.

ಹೌದಾ bus ಕೂಡಾ ಇದೆಯಾ ಅಲ್ಲಿ?

ಮತ್ತೆ ನಿಮ್ಗೆ auto ಬೇಕಿದ್ರೆ, auto ಸಿಕ್ಕಿಸ್ತಾರಲ್ಲ.

ಅವರು ಒಂದು ನಿಲ್ಲಿಲಾದ್ರು ಸ ಅವರು phone ಮಾಡಿ ಕರೀತಾರೆ, ಎಲ್ಲಿದ್ದೀರಿ ನೀವು ಅಂತ?

ಹಾ ನಮ್ದು ಇದು ಮಾಡ್ತಾರವರು care ತೊಗೋಳ್ತಾರೆ. ಹಾ ಹಾ. ಹೌದು ಹಾಗಾದ್ರೆ ನಾನು ಹಾಗಾದ್ರೆ ಅಣ್ಣನಿಗೆ ಹೇಳ್ತೇನೆ, one time ಉ.

ನಿಮ್ಗೆ ಇನ್ನೊಂದು time call ಮಾಡ್ತೇನೆ ನಾನು.

ನನ್ಗೆ phone ಮಾಡಾಯ್ತಾ. ಅಲ್ಲಿ ಸಿಗು, ನಾನ್ ನಾನ್ ಬರ್ತೇನೆ.

Ok Hi ನಮಸ್ಕಾರ ನನ್ನ ಹೆಸರು ದಿವ್ಯಾನಂದ್ ಅಂತ ನಾನ್ ಮಂಡ್ಯ district ಮದ್ದೂರ್ ತಾಲ್ಲೂಕ್ KM ದೊಡ್ಡಿ ಯವನು ಹಾ ನಮ್ಮೂರಿನ ವಿಶೇಷತೆ ಏನಪ್ಪಾ ಅಂದ್ರೆ ನಮ್ಮ್ ಮಂಡ್ಯ ಜಿಲ್ಲೆಯಲ್ಲಿ ನೀರಿಗೆ ಪ್ರಸಿದ್ದವಾದದು ಕಾವೇರಿ ಹುಟ್ಟೋದ್ ನಮ್ಮ್ ಮಂಡ್ಯ ಜಿಲ್ಲೆಯಲ್ಲೇ. ಹುಟ್ಟು ಕಾವೇರಿ ಜಿಲ್ಲೆ ಕಾವೇರಿ ಹುಟ್ಟು ನದಿ ಬಂದು KRS ಹತ್ರ ಹುಟ್ಟಿ end ಆಗೋದು ತಮಿಳ್ ನಾಡಲ್ಲಿ ನಮ್ಮ famous ಜಾಗಗಳ್ ಅಂತಂದ್ರೆ ನಮ್ಮ ಮಂಡ್ಯ district ಅಲ್ಲಿ ಗಗನ ಚುಕ್ಕಿ , ಬರಚುಕ್ಕಿ ಎಲ್ಲ ಕೇಳಿದಿರಿ ಈ ಕಡೆ ನಮ್ದು ಬೆಟ್ಟ ಪ್ರದೇಶಗಳೆಲ್ಲ ಜಾಸ್ತಿ ಇದೆ ನಮ್ದು.

ಹಾ ನಮ್ಕಡೆ ಬೆಟ್ಟ ಜಾಸ್ತಿಇದ್ರೆ ಅದರಲ್ಲಿ ಒಂದು ಹಲುಗೂರು ಹತ್ರ ಪಕ್ಕ ಒಂದು ಎಬ್ಬೆಟ್ಟ ಅಂತ ಇದೆ ಅದು ಬಸವನ ಬೆಟ್ಟ ಅಂತ ಕರಿತಿವಿ ಆ ಬಸವನ ಬೆಟ್ಟದಲ್ಲಿ ನಾ~ ಗಾ~ ಈ ಚಳಿ time ಅಲ್ಲಿ ಹೊಂಟೊಗ್ಬಿಟ್ಟರೆ ನಾವ್ ಅಲ್ಲಿಗೆ ಹೋಗೊಕ್ಕೆ ಆಗಲ್ಲ ಯಾಕಂದ್ರೆ ಅದು ಸ್ವಲ್ಪ hight ಅಲ್ಲಿದೆ ಅದು. ಆ ಚಳಿ ಅಂತೂ ಆ ಜಾಸ್ತಿ ಇರುತ್ತೇ ಈ ಸೆಕೆಗಾಲದಲ್ಲಿ ಹೋದ್ರೆ ಮಾತ್ರ ತುಂಬಾ ಚೆನ್ನಾಗಿದೆ ಜಾಗ ಅದು ಒಂದ್ಸರಿ ದಯವಿಟ್ಟು visit ಮಾಡಿ super ಆಗಿದೆ ಜಾಗ ಆ ಇನ್ನೊಂದು ಜಾಗ ಹೇಳ್ಬೇಕು ಅಂದ್ರೆ ಈ ಕಾವೇರಿ ನದಿ ಹುಟ್ಟು ಬಂದು ಇಲ್ಲಿ ಗಗನಚುಕ್ಕಿ ಅಂಥ ಬರುತ್ತೆ. ಅಲ್ಲಿ ಹಿಂದೆ ಹಿಂದಿನ ಸರ್ಕಾರ ಕುಮಾರಸ್ವಾಮಿ ಸರ್ಕಾರ ಇದಾಗೆಲ್ಲ ಒಂದು ಗಗನಚುಕ್ಕಿ ಅಂತ ಒಂದು ಆ program ಮಾಡಿದ್ರು ಚೆನ್ನಾಗಿತ್ತು ಆಗ ಜಲಪತೋತ್ಸವ ಅಂತ ಮಾಡಿದ್ರು ಅದು ಚೆನ್ನಾಗಿತ್ತು ಅಲ್ಲೊಂದ್ place ಇದೆ ಇನ್ನೂ ಈ ಕಡೆ ಬಂದ್ರೆ ತಲಕಾಡು ಇದೆ. ತಲಕಾಡು ಅದು ಪಂಚಲಿಂಗೇಶ್ವರ ದೇವಸ್ತಾನ ಅಂತ ಇದೆ ಅಲ್ಲಿ famous ಅದು ಆ ಕಡೆ ಎಲ್ಲ ಮರಳೆ ಜಾಸ್ತಿ ತಲಕಾಡು ಇನ್ನೂ ಈ ಕಡೆ ಬಂತು ಅಂದ್ರೆ ಬೆಟ್ಟಾ ಗುಡ್ಡಗಳೆಲ್ಲಾ super ಆಗಿದೆ ನಮ್ ಕಡೆ ದೇವಸ್ತಾನದಲ್ಲಿ famous ಅಂದ್ರೆ ಈ ಕಡೆ KM ದೊಡ್ಡಿ ಪಕ್ಕ ಚಿಕ್ಕರಸಿನ್ ಕೆರೆ ಇದೆ ಆ ಚಿಕ್ಕರಸಿನ್ ಕೆರೆ ಅಲ್ಲಿ ಒಂದು ಕಾಲಭೈರೇಶ್ವರ ದೇವಸ್ತಾನ ಇದೆ ಆ ದೇವಸ್ತಾನದ ವಿಶೇಷತೆ ಏನಪ್ಪಾ ಅಂದ್ರೆ ಅಲ್ಲಿನ ಬಸವ ಅಲ್ಲಿ ಊರಿಂದ ಎಲ್ಲ ಪ್ರತೀತಿ ಇದೆ ಬಸವನ್ನ ತಗೊಂಡು ಒಬ್ಬ ಬಸವನ್ನ ಮೆಯಿಸ್ಕೊಂಡು ಆ ದೇವರತ್ರ ಯಾವಗ್ಲೂ ದೇವಸ್ತಾನದಲ್ಲಿ ಬಸವ ಇರುತ್ತೆ. ಆ ಬಸವನದು ಏನಪ್ಪಾ ಅಂದ್ರೆ ನೀವು ಮನಸ್ಸಲ್ಲಿ ನೀವು ಏನ್ ಅಂದು ಕೊಳ್ತಿರೋ ಅದುನ್ನ ಭಕ್ತಿಯಿಂದ ಬೇಡ್ಕೊಂಡು ಆ ಬಸವನತ್ರ ಹೋಗ್ಬಿಟ್ಟು ಅಲ್ಲಿ ಪಾದ ಕೇಳೋದು ಅಂತ ಇರುತ್ತೆ ಅಂದ್ರೆ ಬಸವ ನಿಂತಿರುತ್ತೆ ಅದರ ಕೆಳಗಡೆ ಕುಂತ್ಕೊಂಡು ಎರಡು ಕೈ ಕೆಳಗಡೆ ಇಟ್ ಬಿಟ್ಟು ಪಾದ ಇಡೋದು ಆ ಕೇಳ್ಕೊಳೋದು ನಿಮ್ ಮನಸ್ಸಲ್ಲಿ ಒಂದು ಹರಕೆನೋ ಏನೋ ಒಂದು ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀರಿ ಅದನ್ನ ಕೇಳ್ಕೊಳ್ಳೋದು ಅಲ್ಲಿ ಅದು ನಿಮ್ಗ್ ಬಲಗಾಲು ಕೊಡ್ತು ಅಂದ್ರೆ ನಿಮಗೆ ಒಳ್ಳೇದ್ ಆಗ್ತದೆ ಅಂತ ಆತರ famous ಇಲ್ಲಿ ಕಾಲಭೈವೇಶ್ವರ ಅಂತ ಇನ್ನ ಸುಮಾರ ದೇವಸ್ತಾನಗಳಿದೆ ಮುತ್ತತ್ತಿ ಕೇಳಿರಬೇಕಲ್ಲ ನೀವು. ಮುತ್ತತ್ತಿ ನಮ್ಮ ಕಾವೇರಿ ನದಿ ಹೋಗಿ ಮುತ್ತತ್ತಿ ಇಂದ join ಆಗಿ ಅಲ್ಲಿಂದನೇ through ಮ~ ಇದು ತಮಿಳುನಾಡಿಗೆ ಹೋಗಿ ಸೇರೋದು ಅದು ಮುತ್ತತ್ತಿ ಆಂಜನೇಯ ದೇವಸ್ತಾನ ಅಲ್ಲಿ famous ಅಲ್ಲಿ ಹಾ ಆಮೇಲೆ ಇನ್ನ ಏನಪ್ಪಾ ಅಂದ್ರೆ ಬೆಟ್ಟ ಗುಡ್ಡಗಳೆಲ್ಲ ಆ ಕಡೆ. Super ಅಗಿರೋ ಜಾಗಗಳೆಲ್ಲ ಚೆನ್ನಾಗಿದೆ ಕಾಡು ಪ್ರಾಣಿಗಳೆಲ್ಲ ನೋಡ್ಬೋದು ಈಗ ನೆನ್ನೆ ತಾನೆ ಯುಗಾದಿ ಹಬ್ಬ ಮುಗೀತು ಹಬ್ಬ ಎಲ್ಲ ಚೆನ್ನಾಗ್ ಮಾಡಿದೀವಿ ಹ ಯುಗಾದಿ ಅಂದ್ರೆ ನಮ್ಗೆ ಅದೇ ನಮ್ಗೆ ಒಂಥರಾ ಅದೇ ನಮ್ಗೆ ದೊಡ್ಡ ಹಬ್ಬ ನಮ್ಮ ಹಿಂಧುಗಳಿಗೆಲ್ಲ ಯುಗಾದಿನೇ ಆ ಹೊಸ್ದಾಗ್ start ಆಗೋದು ನಮ್ಗೆ ಯುಗಾದಿ ಅಂತ ಅಂದ್ರೆ ಮನೆಗೆ ಮಾವಿನ ತೋರಣ ಕಟ್ಟೋದು ಬೇವಿನ ಸೊಪ್ಪು ತರೋದು ಅಮೇಲೆ ಬೇವಿಂದು ಆ ಮನೇಲಿ ಎಲ್ಲಾರುವೆ ಎಣ್ಣೇ ಹಚ್ಚ್ಕೊಂಡ್ ಸ್ನಾನ ಮಾಡ್ಕೊಂಡು ಹಬ್ಬ ಹರಿದಿನಗಳ ಆಚಾರ್ಸೋದು ದೇವಸ್ತಾನಕ್ ಹೋಗಿ ಪೂಜೆ ಮಾಡೋದು. ಒಬ್ಬಟ್ಟು ಹೋಳಿಗೆ ಹೋಳಿಗೆ ಊಟ ಜಾಸ್ತಿ ಇಷ್ಟ ನಮ್ಗೆ ಒಬ್ಬಟ್ಟಿನ್ ಸಾರು ಅಂತಿವಿ ಪಲ್ಯ ಅಂತಿವಿ ಅವೆಲ್ಲ ಮಾಡ್ಕೊಂಡು ಊಟಮಾಡ್ಕೊಂಡು ತಿನ್ನೋದು ಇನ್ನ ಅದರ ಮಾರನೇ ದಿನ ಕೆಳ್ಬೇಕಾ ನಮ್ಮಗೆ ಅದೇ ನಮ್ಗೆ ಜಾಸ್ತಿ ನಮ್ಮ ಹಿಂದುಗಳಲ್ಲಿ ಗೌಡ್ರಿದ್ದಾರೆ ಗೌಡ್ರು ಅಂದ್ರೆ ಎಲ್ಲ ಮಾಮೂಲಾಗಿ ಮಾಡ್ತಾರೆ ಅಂದ್ರೆ ಅದರ ಮಾರನೇ ದಿನ ಏನಪ್ಪಾ ಅಂದ್ರೆ non veg ಮಾಂಸಾಹಾರಿ ಮಾಂಸಹಾರಿಗೆ famous ವರಸದುಡುಕು ಅಂತ ಅಂತಿವಿ ನಾವು ಮನೆಗೆ ಮಾಂಸವನ್ನು ತಂದು ಮನೆಗೆ ಮಾಡಿ ನೆಂಟರ್ಗಳು ಯಾರದ್ರು ಇತ್ತು ಅಂತಾದ್ರೆ friends ಇದ್ರೆ ಅವರ ಕರ್ದು ಊಟ ಹಾಕಿ ನಾವು ಊಟ ಮಾಡಿ ಅವತ್ತೆಲ್ಲಾ ಮಾಂಸ ಆಹಾರದಲ್ಲೇ ಕಳ್ದು ಕಾಲ ಕಳಿಯುದ್ ಮಾಮೂಲಿ ದಿನನಿತ್ಯ ನಮ್ಮ ಏನ್ ಕೆಲಸಗಳಿರುತ್ತೆ ಅದುನ್ನ ಮಾಡ್ಕೊಂಡು ಹೋಗ್ತಾ ಇರೋದು ಯುಗಾದಿ ಹಬ್ಬ ಚೆನ್ನಾಗಿತ್ತು ಇನ್ನೂ ಹಬ್ಬಗಳಲ್ಲಿ famous ಅಂದ್ರೆ ಯುಗಾದಿ ಹಬ್ಬ , ಸಾಂಕ್ರಾತಿ ಹಬ್ಬ . ಗಣೇಶ ಹಬ್ಬ. ಈತರದೆಲ್ಲ ಆವಗ ಆವಗ ಜಾಸ್ತಿ